ಅದ್ರ ಹತ್ರನೇ ಒಂದು ಕೊರಿಯರ್ ಸರ್ವಿಸ್ ಡಿ.ಟಿ.ಡಿ.ಸಿ. ಆಫೀಸ್ ಇದೆ.

ಸ್ವಚ್ಛವಾಗಿರುವುದರಿಂದ ಯಾವುದೇ ರೀತಿಯ ರೋಗ ರುಜಿನೆಗಳ ರೋಗ ರುಜಿನಗಳ --

ಯಾಕಂದ್ರೆ ಸುತ್ತ ಮುತ್ತ ಎರಡ್ ಕಾರ್ ಮೂರ್ ಕಾರ್ಗಳು ನಿಂತಿರುದು ಹಾಗೆ ಹಿಂದೆ ಬೈಕ್ಗಳು ನಿಂತಿರುವುದು ನೋಡಿದ್ರೆ ಪಾರ್ಕಿಂಗ್ --

ಏನೇನೋ ಆಸೆಗಳನ್ನ ಬೇಡ್ಕೊಂಡು ತಮ್ಮಆಸೆಗಳನ್ನ ಬೇಡ್ಕೊಂಡು ದೇವರು ಅದನ್ನ --

ಇದೆ ರಸ್ತೆ ಆಗಿದ್ರೆ ಇಷ್ಟೆಲ್ಲ ಕಿತ್ತಾಕ್ಕೊಂಡು ಗುಂಡಿಗಳೆಲ್ಲ ಕಾಣ್ತಾ --

ಎಲ್ಲ ರೀತಿಯ ಸೈಕಲ್ಗಳು ಲಭ್ಯವಾಗಿವೆ ಕಣ್ಣಿಗೆ ಕಾಣ್ತಾಇರೋಹಾಗೆ --

ಚಿಕ್ಕ್ ಮಕ್ಕಳಿಗಿರೋದು ಮತ್ತೆ ಆಹ್ಹ್ ಇನ್ನೊಂದು ಕಡೆ --

ಚೌಕಾಕಾರವಾಗಿ ಆಯತಾಕಾರವಾಗಿದ್ದು ಮದ್ಯದಲ್ಲಿ ಒಂದು ಖಾಲಿ ಜಾಗದ ತರ ಮಾಡಿದ್ದಾರೆ.

ಕೆ_ಎಸ್_ಆರ್_ಟಿ_ಸಿ ಕಾಂಪ್ಲೆಕ್ಸ್ ತರ ಕಾಣ್ತಾಯಿದೆ ಯಾಕಂದ್ರೆ ಅಲ್ಲಿ ಹಿಂದೆ --

ಅಲ್ಲಿ ಕೆಲವು ಮಕ್ಕಳು ಮೇಣದ ಬತ್ತಿಯನ್ನು ಹಿಡ್ಕೊಂಡು ಪ್ರಾರ್ಥಿಸುತ್ತ ಇದ್ದಾರೆ ಯಾವುದೊ ಒಂದು ಪವಿತ್ರ ದಿನ ಅಂತ ಕಾಣ್ತದೆ ಕ್ರಿಶ್ಚಿಯನ್ ಧರ್ಮದವರಿಗೆ --

ಬಾಗಿಲು ಎರಡು ಓಪನ್ ಆಗಿದೆ ಇಲ್ಲಿ ಬರ್ತೀ ಬರ್ತಿರ್ತಾಕ್ಕಂತಹ ಮೂರೂ ಜನನು --

ಎಲ್ಲ ರೀತಿಯ ಸೆಕ್ಯೂರಿಟಿ ಕೂಡ ಇದೆ.

ಎನೊ ಋದ್ದೀ ವೆಡ್ಸ್ ಶೈಲೇಶ್ ಅಂತಕಂತ್ ಅಂಕ್ ಅನ್ಕೋಬಹುದು.

ಎರಡು ಕಾಣ್ತಾಯಿದೆ ಒಂದು ಒಳ್ಳೆ ಯಾವುದೇ ರೀತಿಯ ಲೀಕಜೆ ಇಲ್ದೆ ಇರುವಹಾಗೆ ಜಾಸ್ತಿ ದೂರ ದೂರ ಇಲ್ಲ ಚನಾಗಿದೆ.

ಹಾಗು ಕೆಲೋ ಜನ ಏಳ್ ಜನ ಏಳ್ ದಿನ ಇಟ್ಟು ಪೂಜೆ ಮಾಡ್ತಾರೆ.

ಆಹ್ಹ್ ಎಲ್ಲ ರೀತಿಯ ವಸ್ತು ಇದು ಕಾಣಬಹುದು ನಾವು ಇಲ್ಲಿ --

ಯಾವುದೊ ಉತ್ತರ ಭಾರತ ವೊಂದ್ ಕೈಯಲ್ಲಿರುವಂತಹ ಪ್ರದೇಶದ --